ಸುತ್ತ ಮುತ್ತಲು ಹಸಿರು ಗಿಡಗಳೆಲ್ಲ ಇದ್ದು ಅಲ್ಲಿ ಪ್ರಾಣಿಯಲೆಲ್ಲ ಇದ್ದು ಇಲ್ಲ ಪಕ್ಷಿಗಳೆಲ್ಲ ನಡೆದುತ್ತಿದ್ದು ಸುತ್ತಲೂ ಗಿಡ ಮರಗಳಿಂದ ಕಾಣುತಿದ್ದವೇ--

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನು ಏನಾದರೆ ಇದು ಒಂದು ಚಾಮರಾಜನ್ ನಗರ್ ಜಿಲ್ಲೆ ಒಂದು ಚಿತಾಣವಾಗಿದೆ ಇದರಲ್ಲಿ ನಾವು ಕಾಣುತ್ತಿರುವುದು ಏನಂದರೆ ಇದರಲ್ಲಿ ಇದು ಒಂದು.